ಇಲ್ಲಿ ಬಂದ ಮದುವೆ ಫಂಕ್ಷನ್ ಐತೆ ಅಲ್ಲಿ ಕಲರ್ ಕಲರ್ ಲೈಟ್ ಬಿಟ್ಟವರ ಮತ್ತೊಂದ್ ಪಟಾಕಿ ಹಾರಿಸ್ದಂಗ್ ಇದು ಮಡ ಕಾತರ ಮತ್ತೆ ಡಿಜೆ ಅದು ಎಲ್ಲಾ ಇಟ್ಟರ ಅವರ ಒಬ್ಬ ಅಂಗಿ ಹಾಕೊಂಡವ್ನ ತಲೆಗ ಹೇರದವು.

ಮತ್ತೆ ಪಟಾಕಿ ಹೊಡೆದವರ ಮತ್ತ ಡಿಜೆ ಐತಾ.

ಇದು ಬಿಜಾಪುರದಾಗ ಇರುವ ರೈಲ್ವೆ ಸ್ಟೇಷನ್ ಫೋಟೋ ಇದು ಇಲ್ಲಿ ವಿಜಯಪುರ್ ಅಂತ ಬರೆದು ಬೋರ್ಡ್ ಹಾಕಾರ. ಇದು ರೈಲ್ವೆ ಹಳಿ ಇದು ಎಲ್ಲ ಐತೆ.

ಇದು ಬಿಜಾಪೂರ್ದ್ ರೈಲ್ವೆ ಸ್ಟೇಷನ್ ಫೋಟೋ ಇದು.

ಒಳಗ್ ಇದು ಅದವ್ ಗಾರ್ಡನ್ ಗತ್ಲೆ ಮತ್ತ ಇಡಂಗಿ ಇಟ್ಟರ್ ಇಟ್ಟಂಗಿ ಟ್ಟಾರಾ ಮತ್ತು ತ್ವಯಚ್ ಅದವು ಮತ್ತ ಮಾಡ ಆಗೈತಿ ಮ್ಯಾಗ ಚಂದ್ ಐತಿ--